ಇದು ಒಂದು ಕಬೋರ್ಡ್ ದೊಡ್ಡ ಕಬೋರ್ಡ್ ಆಗಿದೆ ಇದರಲ್ಲಿ ವಸ್ತುಗಳನ್ನು ನೀಟ್ ಆಗಿ ಮಡಿಚಿದಳು ಬಳಸುತಾರೆ ಅದರಲ್ಲಿ ಶರ್ಟ್ ಪಾಂಟ್ಸ್ ಅಂಡ್ ವೊಲಿ ಬಾಲ್ ಫುಟ್ ಬಾಲ್ ಮತ್ತು ಇತರೆ ವಸ್ತುಗಳನ್ನು ಜೋಡಿಸಿದ್ದಾರೆ ಹಾಗು ಮೇಲೆ ಒಂದು ಎ.ಸಿ ಅನ್ನು ಫಿಟ್ ಮಾಡಿದ್ದಾರೆ .

ಬಹಳ ಸುಮಾರು ಜನರು ಓಡಾಡುತಿದ್ದಾರೆ. ಹಾಗೆ ಹೋಟೆಲ್ ಕೂಡ ಕಾಣಿಸುತ್ತಿದೆ ಒಂದು.

ಇದು ಒಂದು ಮದುವೆ ಫಂಕ್ಷನ ಹಾಲ್ ಅಲ್ಲಿ ಡೆಕೋರೇಷನ್ ಮಾಡಿರುವಂತೆ ಕಾಣಿಸುತ್ತಿದೆ.

ಎಲ್ಲಾ ಜಸ್ಮಿನ್ಸ್ ವೈಟ್ ಕಲರ್ ಪಿಂಕ್ ಕಲರ್ ಎಲ್ಲ ಕಾಣಿಸುತ್ತಿವೆ

ಇದು ಕ್ರಿಶ್ ಶ್ರೀ ಕೃಷ್ಣನ ಮೂರ್ತಿ ಆಗಿದೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ನೋಡಿ.